ನಿಂತಿದ್ದಾರೆ ಅವರು ಒಂದು ಡಾನ್ಸ್ --

ಇದೊಂದು ಡೆಕೋರೇಷನ್ ಮೆಟಿರಿಯಲ್ ಇದೆ ಈ ಡೆಕೋರೇಷನ್ ನನ್ನು ತಮ್ಮ ಮದುವೆಯಲ್ಲಿ ಎಂಗೇಜ್ಮೆಂಟ್ ಅಲ್ಲಿ ಹಾಗು ಯಾವುದೇ ಒಂದು ದೇವಸ್ಥಾನ ಕಾರ್ಯಕ್ರಮದಲ್ಲಿ--

ಇದೊಂದು ಸೈಕಲ್ ದುಕಾನ್ ಇದೆ ಇಲ್ಲಿ --

ಇದೊಂದು ಬಿಜಾಪುರ ರೈಲ್ವೆ ಸ್ಟೇಷನ್ ಇಲ್ಲಿ ಇಲ್ಲಿ ಎಲ್ಲಾ ತರದ ಗಾಡಿಗಳನ್ನು ದೊರೆತವೇ ಹಾಗೂ --

ಇಲ್ಲಿ ಎಲ್ಲ ತರಹದ ಊಟನು ಸಿಗುತ್ತದೆ.

ರೈನ್ ಕೋಟ್ ಎಲ್ಲ ತರಹದ ಈ ಮಾಲ್ ನಲ್ಲಿ--

ಇದು ಒಂದು ಸೆಂಟ್ರಿಂಗ್ ಕಟ್ಟಡ ನಡೆಯಲಿದೆ ಇಲ್ಲಿ ಏನು ಕಂಡುಬರುತ್ತದೆ ಅಂದ್ರೆ ಇಲ್ಲಿ ಒಂದು--

ಮನೆಯ ಕಾಲೌಮ್ಗಳು ಫೌಂಡೇಶನ್ --

ಒಬ್ಬ ಮನುಷ್ಯನನ್ನು ನಡೆಯಂತ ಚಿತ್ರವನ್ನು ಕಾನ್ಸ್ಲೀತೆವೆ.

ಇದರ್ಲಿಂದ ಅವಾಗಿನ ಕಾಲದಲ್ಲಿ ತಮ್ಮ ಗುಡ್ಡಗಾಡು ಪ್ರದೇಶದಲ್ಲಿ ಇರುತ್ತಿದ್ದರು.